ಈ ಚಿತ್ರವನ್ನು ನೋಡಿದಾಗ ಕಬಾಬ್ ತರ ಕಾಣಿಸ್ತಾ ಇದೆ.

ಈ ಚಿತ್ರವನ್ನು ನೋಡಿದಾಗ ಸುಂದರವಾದಂತಹ ಕೆರೆ ಕಾಣಿಸುತ್ತ ಇದೆ ಇಲ್ಲಿ ಪ್ರವಾಸಿಗರು ಬೋಟ್ ಮೂಲಕ ಖುಷಿಪಡುತ್ತಿದ್ದಾರೆ

ಈ ಚಿತ್ರವನ್ನು ನೋಡಿದಾಗ ಒಂದು ಕಲರ್ ಫುಲ್ ಮಿನಿ ಬಸ್ ಕಾಣಿಸ್ತಾ ಇದೆ ಒಳಗಡೆ ಹಸಿರು ಬಣ್ಣದ ಲೈಟಿಂಗ್ಸ್ ಕಾಣಿಸ್ತಾ ಇದೆ ಮೇಲೆ ತೋರಣ ಕಾಣಿಸ್ತಿದೆ ಅಂದ್ರೆ ಎಲ್ಲೋ ಸಜ್ಜಾಗಿ ಹೊರಟಿರುವಂತಹ ಒಂದು ಚಿತ್ರವನ್ನು ಇಲ್ಲಿ ಕಾಣಬಹುದು

ಈ ಚಿತ್ರದಲ್ಲಿ ಟೆಂಪೋ ಟ್ರಾವೆಲ್ ಕಾಣಿಸ್ತಾ ಇದೆ ಇದು ಬಾಡಿಗೆಗಾಗಿ ಕಾಯ್ದು ನಿಂತಿರುವಂತದ್ದು ಇಲ್ಲಿ ಬೋರ್ಡ್ನಲ್ಲಿ ರನ್ ವೇ ಅನ್ನುವಂತಹ ಒಂದು ಹೆಸರು ಕಾಣಿಸುತ್ತಾ ಇದೆ.

ಬಾಡಿಗೆಗಾಗಿ ಓಡಾಡುವಂತಹ ಒಂದು ಟ್ಯಾಕ್ಸಿಯಲ್ಲಿ ಹಳದಿ ಬಣ್ಣದ ಬೋರ್ಡ್ ಕಾಣಿಸುತ್ತಾ ಇದೆ ಅದು ಮೈಸೂರು ಅಂತ ಹೆಸರು ಕೂಡ ಕಾಣಿಸುತ್ತಿದೆ ಸುಂದರವಾಗಿ ಕಾಣುವಂತಹ ಒಂದು ಚಿತ್ರಣದಲ್ಲಿ ಈ ಗಾಡಿಯನ್ನು ನಿಲ್ಲಿಸಿದ್ದಾರೆ.

ಈ ಚಿತ್ರವನ್ನು ನೋಡಿದಾಗ ಒಂದು ಗ್ರೌಂಡ್ ಕಣಿಸ್ತಾ ಇದೆ ಹಾಗೂ ಇಲ್ಲಿ ಬಲಲೋನ್ಸಗಳನ್ನು ಅದರಲ್ಲಿ ಇದು ಒಂದು ಸಿಂಗಲ್ ಹಾಗಿ ಕಟ್ಟಲಾಗಿದೆ.